ಸುತ್ತಲು ಹಸಿರುವನ ವನ ಸೆಂಟ್ರಲ್ಲಿ ನೀರಿದೆ ಕಡೆ ಮರ ಗಿಡಗಳಿವೆ ಕಡೆ ಮರ ಇದೆ ನೀರಿದೆ ಮಾಲಕಂಬಗಳಿವೆ ಮೇಲೆ ಒಂದು ಕಲ್ಲಿದೆ ಮೇಲೆ ಆಕಾಶ ಕಾಣಿಸ್ತಾ ಇದೆ

ಆಕಾಶ ಬಣ್ಣ ಬಣ್ಣದಾಗಿ ಕಾಣಿಸಿದೆ ಬಿಯಾಗಿ ಕಾಣಿಸು ಬ್ಲ್ಯೂ ಅಲ್ಲಿ ನೇರಳೆ ಕಲರ್ ಸೆಂಟರ್ ಅಲ್ಲಿ ನೀರು ಇದೆ ಅಲ್ಲಿ ಗೋಡೆತರ ಕಟ್ಟಿದರೆ ಮರಗಳಿವೆ ಸುತ್ತು ಗಿಡಗಳಿವೆ.

ಭವನ ತರ ಇದೆ ಭವನದ ಮುಂದುಗಡೆ ಮರಗಳು ಇದವೆ ಗಿಡಗಳು ಇದವೆ ಎರೆಡು ಕುದುರೆ ಎಲ್ಲ ಆಕಡೆ ಈಕಡೆ ಕುದುರೆಯನ್ನ ನಿಲ್ಲಿಸಿದರೆ ಕುದುರೆಯ ಎರಡು ಕಿವಿಗಳ ಮೇಲೆ ಕಿತ್ತುಕೊಂಡು.

ಜಾಸ್ತಿ ಟೆಂಗಿನ ಮರಗಳು ಸುತ್ತು ಮರಗಳು ನೀರು ಆಕಾಶದ ಭೂಮಿ ಒಂದೇ ತರ ಕಾಣಿಸುತಿದೆ ಸುತ್ತು ಮರ ಗಿಡಗಳು --

ಇದು ಒಂದು ಬಟ್ಟೆ ಶಾಪ್ ಅಂತ ಹೇಳಬಹುದು ಆ ಮೆಟೀರಿಯಲ್ಸ್ ಎಲ್ಲ ಜೋಡಿಸಿದರೆ ಮೇಲೇ ಲೈಟ್ಸ್ ಕಲ್ ಕಲರ್ಸ್ ಲೈಟ್ ಬಿಲ್ಡಿಂಗ್ ದೊಡ್ದಾಗಿದೆ.